ಹಾಗೆ ಒಂದ್ ಮಂತ್ ಇಂಟ್ರೆಸ್ಟ್ ಫ್ರೀ ಅಂತ ಬೋರ್ಡ್ ಇದೆ.

ಮಧ್ಯದ ಜಾಗದಲ್ಲಿ ವೇ ಬೈಕುಗಳನ್ನ ಪಾರ್ಕ್ ಮಾಡಲಾಗಿದೆ ಬೈಕಿನ ಮೇಲೆ ಒಂದಷ್ಟು ಜನ ಕೂತ್ಕೊಂಡಿದ್ದಾರೆ.

ಇದೊಂದು ಮನೆ ಮನೆಯ ಗೋಡೆಗೆ ನೀಲಿ ಬಣ್ಣವನ್ನು ಹೊಡೆಯಲಾಗಿದೆ ದೊಡ್ಡದಾದ ಒಂದು ಕಿಟಕಿ ಇದೆ.

ಕೆಂಪು ಹಾಗು ಬಿಳಿಯ ಬಣ್ಣದ ಸ್ಟ್ಯಾಂಡಿ ನಲ್ಲಿ ನಾನಾ ತರಹದ ಪಾಟುಗಳಲ್ಲಿ ನಾನಾತರದ ಗಿಡಗಳನ್ನ ಇಟ್ಟಿದ್ದಾರೆ.

ಇಲ್ಲೊಂದು ದೊಡ್ಡದಾದ ಪಾರ್ಟೀ ಯ ರೀತಿಯಲ್ಲಿ ಕಾಣಸ್ತಾಇದೆ.

ಇದೊಂದು ಬೈಕ್ ಅನ್ನು ಮಾರುವಂತಹ ಜಾಗದ ರೀತಿಯಲ್ಲಿ ಕಾಣಿಸ್ತಾ ಇದೆ.

ನಾನಾ ತರಹದ ಬೈಕ್ ಗಳನ್ನು ಇಲ್ಲಿ ಇಡಲಾಗಿದೆ ಹೆಲ್ಮೆಟ್ ಕಾಣಿಸ್ತಾ ಇದೆ ಒಬ್ಬರು ವ್ಯಕ್ತಿ ಕುಂತ್ಕೊಂಡಿದ್ದಾರೆ.

ಹಾಗೆ ಒಂದಸ್ಟು ಲೈಟ್ ಗಳನ್ನ ಹಾಕಿದಾರೆ ಡೆಕೋರೇಷನ್ ಮಾಡಿದಾರೆ.

ಹಾಗು ಕೇಸರಿ ಬಣ್ಣದ ಗೋಡೆ ಇದೆ.

ದೊಡ್ಡದಾದ ಪೋಲಿದೆ ಪಕ್ಕದಲ್ಲೊಂದು ಕೆರೆಯ ರೀತಿ ಇದೆ.

ಹಾಗೇ ಒಂದಷ್ಟು ಚೇರು ರಿಸೆಪ್ಶನ್ ಇದೆ.

ಏ ಇಲ್ಲೊಂದ ಇಬ್ರೂ ಬೈಕ್ ಅಲ್ಲಿ ಕೂತಿದಾರೆ ಆ ತುಂಬಾ ಕಾರ್ ಗಳ ನಿಂತಿದಾವೆ.

ಹೊರಗಡೆ ಒಂದೆರಡು ಮೂರು ಜನ ವ್ಯಕ್ತಿ ಕಾಣಿಸ್ತಾ ಇದಾರೆ.

ಪಕ್ಕದಲ್ಲಿ ದೊಡ್ಡದಾದ ಬಿಲ್ಡಿಂಗ್ ಇದೆ ಗಿಡ ಮರಗಳಿದ್ದಾವೆ.